ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಶಿವ ಶಕ್ತಿ ಎನ್ನುವಂತ ಬಸ್ಸಿದೆ.

ಇದು ತುಂಬಾ ಕಲ್ಲರ್ ಫುಲ್ ಆಗಿರೋ ಅಂತಹ ಒಂದು ಬಸ್ಸು ಈ ಈ ಬಸ್ ನ ಒಳಗೆ ಸ್ಪೆಸಿಯಾಲಿಟಿ ಏನ್ ಅಂದರೆ ಟಿ_ವಿ ಕುಳಿತುಕೊಂಡು ನೋಡುವುದು ಹಾಡುಗಳು ಸಾಂಗ್ ಗುಗಳು ಆಕುವಂತಹುದು ಬಸ್ಸಿ ನ ನಿಲ್ದಾಣ ವಾಗಿದೆ ಎಷ್ಟು ಜನ ಫ್ರೀ ಯಾಗಿ ಇಳಿಯುವಂತಹ ಬಸ್ ಅದು